ನಮ್ಮ ಬ್ಯಾಂಕ್ ಅವಕಾಶತೆ ಇಲ್ಲ ಏ.ಟಿ.ಎಂ ಕಾರ್ಡ್ ಅಂತ ಕುಟಿರುತ್ತಾರೆ ಬ್ಯಾಂಕ್ ಇಂದ್ ಸೊ ಅದ್ರಲ್ಲಿ ನಾವು ಈ ಏ.ಟಿ.ಎಂ ಸೆಂಟರ್ ಅಲ್ಲಿ ಹೂಗಬಿಟ್ಟು ನಾವು ಏ.ಟಿ.ಎಂನ್ ದೂಡ್ಡನ್ ಬಿಡ್ಸ್ಕೊಂಡು --

ಇದು ಸ್ನ್ಯಾಕ್ ಸೆಂಟರ್ ಇಲ್ಲಿ ಸೋಡಾ ಡಿಯೆಸ್ಪಿ ಸೂಡಾ ಅಂಡ್ ಕಾಫೀ ಶಾಪ್ ಅಂತಃ ಇಂಗ್ಲೀಷ್ ಅಲ್ಲ ಬರ್ದಿದೆ. ಸೊ ಟೀ ಕಾಫಿ ಸೋಡಾ ಏನೇನೊ ಸಿಗುತ್ತೆ ಇಲ್ಲಿ.

ಬುಕ್ ಸ್ಟೋರ್ ಒಳಗಡೆ ಒಬ್ಬ ವ್ಯಕ್ತಿ ಏನೋ ನೋಡುತ್ತಾ ಇದ್ದಾನೆ ಬುಕ್ ಸ್ಟೋರ್ ಮುಂದ್ಗಡೆ ಏನೋ ಅದ್ವೆಜ್ಮೆಂಟ್ ಇಂದ ಎಲ್ಲ ಚಿತ್ರಗಳನ್ನ ಫ್ಲೆಕ್ಸ್ ಗಳನ್ನ ಎಲ್ಲ ಅಂಟಿಸಿದರೆ.

ಬುದ್ಧನ ಸ್ಟ್ಯಾಚು ಇದೆ ಅಕ್ಕ ಪಕ್ಕಾ ಒಂದು ಫ್ಲಾಗ್ ಇದೆ ಜೈನ ಫ್ಲಾಗ್ ಇಲ್ಲಿ ಇಬ್ಬರು ವೆಕ್ತಿಗಳೂ ಕೂತ್ಕೊಂಡಿದ್ದಾರೆ ಪಕ್ಕದಲ್ಲಿ ಮೂರ್ತಿ ಇದೆ ಈಕಡೆ ಅಂಬೇಡ್ಕರ್ --

ಬಾಲ್ ಮತ್ತೆ ದಾಡಿ ಅಂಡ ಸಲ್ಯೂಷನ್ ರೆಡ್ ಕಲರ್ ಬೋರ್ಡ್ ಇದೆ ಇಲ್ಲಿ ಗ್ಲಾಸ್ ಇದೆ ಹಿದ್ಗಡೆ ಯಶಂದ ಫೋಟೋ ಇದೆ ಯಶ್ ನಮ್ಮ ಕರ್ನಾಟಕದ ಹೀರೋ .

ಬೆಸ್ಟ್ ಅಂಥ ಹಿಂದ್ಗಡೆ ಬೋರ್ಡ್ ಇದೆ ಇಲ್ಲಿ ಮುದ್ಗಡೆ ಒಂದು ಟೇಬಲ್ ಮೇಲೆ ಪಾನಿಪೂರಿನು ಅಥವಾ ಏನು ಬೇರೆ ಏನು ಸ್ನ್ಯಾಕ್ ತಿನ್ನತಾ ಇದ್ದಾರೆ ನೀರಿನ ಬಾಟೆಲ್ ಇದೆ ಇಬ್ಬರೂ ವೆಕ್ತಿಗಳೂ

ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಕೂತಿಕೊಂಡಿದ್ದಾರೆ ಇವರೂ ಸ್ನಾಕ್ಸ್ ತಿನ್ನತ ಇದ್ದಾರೆ ಮುಂದ್ಗಡೆ ಟೀ ಇದೆ ಸೊ ಟೀ ಮತ್ತೆ ಸ್ನ್ಯಾಕ್ಸ್ ಅನು ತಿನ್ನತ ಇದ್ದಾರೆ.

ಅಲ್ಲಿ ಮೇನ್ ಎಂಟ್ರನ್ಸ್ ಏನೋ ಥರ ಕಾಣಸ್ತಾಯಿದೆ ಪ್ರಣಾಮ್ ಅಂತ ಬೋರ್ಡ್ ಹಾಕಿದಾರೆ ಅದರ ಮೇಲಗಡೆ ಬಲೂನ್ ಗಳೆಲ್ಲ ಹಾರ್ತಾಯಿದೆ ಮೂರೂ ಕೆಂಪು ಬಲೂನ್ ಒಂದು ಬ್ಲೂ ಬಲೂನ್ ಇದೆ

ಸೊ ಇಲ್ಲೊಂದು ಡಿವೈಡರ್ ಇದೆ ಈಕಡೆ ರಿಕ್ಷ ಟಾಂಗಾ ಗಳೆಲ್ಲ ಅಥವಾ ಸೈಕಲ್ ಟಾಂಗಾ ಗಳೆಲ್ಲ ಈಕಡೆ ನಿಂತಕೊಂಡಿದಾವೆ ಮುಂದೆ ಆ ಕಡೆ ಒಂದು ಗಾಡಿ ನಿಂತಕೊಂಡಿದೆ ನಾವು --

ಇದು ಬ್ಯುಸಿ ಇರೋ ಅಂತ ಒಂದು ಏರಿಯಾ ಇದು ಸೊ ಸುಮಾರು ವೆಹಿಕಲ್ ಗಳೆಲ್ಲ ಇಲ್ಲಿ ಓಡಾಡ್ತಾ ಇದಾವೆ ಬಸ್ ಲಾರೋ ಲಾರಿ ಕಾರ್ --

ಇದು ಸಲೂನ್ ಶಾಪ್ ಸಲೂನ್ ಶಾಪ್ ಒಳಗಡೆ ಒಬ್ಬನಿಗೆ ದಾಡಿ ನೋ ಅಥವಾ ಕಟಿಂಗ್ ಅನ್ನೋ ಏನೋ ಮಾಡ್ತಾಇದ್ದಾನೆ ಒಬ್ಬ ವ್ಯಕ್ತಿ ತಲೆಗೆ ಟೋಪಿ ಹಾಕಿದಾನೆ ಅಂದ್ರೆ ಕೂದಲು ಬೀಳಬಾರ್ದು ಅಂತ ಟೋಪಿ ಹಾಕಿದಾನೆ ಇಲ್ಲಿ ಇಬ್ಬರು ಬರ್ಮೋಡಾ ದಲ್ಲಿ --

ಸ್ನಾಕ್ಸ್ ಸೆಂಟರ್ ಅಲ್ಲಿ ಸ್ನಾಕ್ಸ್ ತಿಂದು ಟೀ ಕುಡಿತಾಯಿದಾರೆ ಬಿಳಿ ಶರ್ಟ್ ಹಾಕ್ಕೊಂಡಿದಾನೆ ಒಬ್ಬ ಹುಡುಗ ಕೈಯಲ್ಲಿ ಕಪ್ ಹಿಡದಿದಾನೆ ಈಕಡೆ ಒಬ್ಬ ವ್ಯಕ್ತಿ ಕಪ್ ಹಿಡ್ಕೊಂಡಿದಾನೆ ಟೀ ಇದೆ ಮುಂದಾಗಡೆ ಒಂದು ಕರ್ಚಿಪ್ ಇದೆ ಒಂದು ಗಾಗಲ್ ಇದೆ

ಇಲ್ಲಿ ತೊಗೊಂಡ್ ಬಂದು ರಿಪೈರಿ ಮಾಡ್ಸಬಹುದು ನಿವು ಅವರು ಡೋರ್ ಡೆಲಿವರಿ ಸರ್ವಿಸ್ ಕೊಡ್ತಾರೆ ಬೊಸ್ಚ್ ಅಂತ ಹೇಳಿ ಕಂಪನೀ ಇದೆ ಈ ಕಂಪನೀ ಯಲ್ಲಿ ಒಂದ ಗ್ಯಾರೇಜ್ ಇದೇ ಅಥವಾ ಷೋರೂಮ್ --

ಇಲ್ಲಿ ರಿಕ್ಷಾ ಗಾಡಿ ನಿಂತಕೋಡಿದಾವೆ ಅಂದ್ರೆ ಬಾಡಿಗೆ ಹೊಡಿಯುವಂತಹ ರಿಕ್ಷಾ ಗಾಡಿಗಳು ನಿಂತಕೋಡಿದಾವೆ ಅದಕ್ಕೆಲ್ಲ ಪ್ಯಾಸೆಂಜರ್ ಎಲ್ಲ ಏನೋ ಮಾಡ್ --

ಮಾಡಿರುವಂತಹ ಒಂದು ದೇವರ ಮೂರ್ತಿಗಳೆಲ್ಲ ಇದೆ ದುರ್ಗಾಮಾತೇ ಒಬ್ಬ ಕೊಂದ ರಾಕ್ಷಸನ್ನ ಕೊಲ್ತಾಯಿದೆ ಆತರದ ಒಂದ್ ಚಿತ್ರ ಮಾಡಿ ಹಿಮಾಲಯದ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಮಾಡಿ --